ನನಗೆ ಬೆಂಗಳೂರು ಬಿಟ್ಟರೆ next ಮೈಸೂರೇ ಇಷ್ಟ ಅನ್ಕೊಬಹುದು. ಹೌದು ಈಗ ನಮಗೆ ಪ್ರಸಿದ್ಧವಾದ ನಾಡಬ್ಬ ದಸರಾ ಕೂಡ ಅಲ್ಲೇ ನಡೆಯೋದು

ಇಲ್ಲ ಹೋಗಿಲ್ಲ ಹೋಗಬೇಕು ಅನ್ನೋ ಆಸೆ ಇದೆ ನೋಡನ. last time ಯಾವಾಗ ಹೋಗಿದೆ ಲಾಸ್ಟ ಇಲ್ಲ ಇಲ್ಲ ನಾನು ಯಾವ ವರ್ಷನು ಕೂಡ ದಸರಾ visit ಮಾಡಿಲ್ಲ .

but ದಸರಾ visit ಮಾಡಬೇಕು ಅನ್ನೋದು ನನ್ನ ಆಸೆ TVಯಲ್ಲಿ ನೋಡ್ತಾ ಇರ್ತೀನಿ ಆ ತಾಯಿ ಚಾಮುಂಡೇಶ್ವರಿ. ಆನೆ ಮೇಲೆ ಅಂಬಾರಿ ಹೊತ್ಕೊಂಡ್ ಬರೋದು ಮಾತ್ರ ನೋಡಕ್ಕೆ ಎಷ್ಟು ನಾವು ಮನೆಯಲ್ಲಿ ಕೂತುಕೊಂಡು ನೋಡೋಕ್ಕೆ ಇಷ್ಟು ಖುಷಿ ಇರುವಾಗ ಇನ್ನು ಜನ ಅದನ್ನ ಕಣ್ತುಂಬಿಸಿಕೊಳ್ಳೋದು ಎಷ್ಟು ಆನಂದ ಮಹಾದಾನಂದ ಅ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ.

ನಾವು ನಾನು ಹೋಗಿಲ್ಲ ಹೋಗ್ ಹೋಗ್ಬೇಕು ಅಂತ ಇದೀನಿ ಯವಗದ್ರು . ನನಗು ಅಸ್ಟೇ ನಾನು ಹೋಗ್ಬೇಕು ಅಂತ ತುಂಬಾ ಅಸೆ ಇದೆ ಇ last time ಎಲ್ಲ ಕೂವಿಡ್ ಎಲ್ಲ ಬಂದಿದ್ರ್ ಇಂದ ಹೋಗಕ್ಕೆ ಆಗಿಲ್ಲ . ಹೋಗಕಾಗಿಲ್ಲ ಕಾರ್ಯಕ್ರಮಗಳು ಕೂಡ ತುಂಬಾ ಇಷ್ವಾವಗಿ ಮಿಸ್ ಮಾಡಿಕೊಂಡಿವಿ ನಾವು ಎಲ್ಲ

but ಈ ವರ್ಷ ತುಂಬಾ ಚೆನ್ನಾಗಿ ಆಗಿದೆ . ಹ ಈ ವರ್ಷ ತುಂಬಾ ಜೋರಾಗಿ ಮಾಡಿದರೆ . next ವರ್ಷ ಅದ್ರು ನೋಡನ try ಮಾಡನ ಆದ್ರೆ ಹೋಗಿಬಿಟು ಬರಣ.

ಸರಿ thanks ಅಭಿಷೇಕ್ ಇಸ್ಟ್ ಹೊತ್ತು ವರಿಗೂ ಮಾತಾದಿದ್ಯ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

ನಾನು ಬೆಳಗ್ಗೆಯಿಂದ ಮನೆ clean ಮಾಡೋದ್ರೊಳಗೆ ಸಮಯ ಹೋಯ್ತು, ಏನಂದ್ರೆ ನಾಡಿದ್ದು ಚೌತಿ ಬಂತಲ್ಲ, ಹಾಗಾಗಿ.

ಹೌದಾ? ಏನೆಲ್ಲಾ ತಯಾರಿ ಮಾಡ್ತಿದ್ದೀರಿ?

ನಾವು ಚೌತಿಗೆ ಒಂದು ಎರಡ್ ವಾರ ಇರುವಾಗ್ಲೇ ಎಲ್ಲ, ಉಂಡೆಗಳನ್ನೆಲ್ಲ ತಯಾರಿ ಮಾಡ್ಲಿಕ್ಕೆ ಶುರು ಮಾಡ್ತೇವೆ, ಅಂದ್ರೆ ತಂಬಿಟ್ಟುಂಡೆ, ಎಳ್ಳುಂಡೆ, ಅರ್ಲುಂಡೆ ಹಾಗೇನೇ ಚಕ್ಲಿ, ಅವೆಲ್ಲ ಮೊದ್ಲೆ ಮಾಡ್ಲಿಕ್ಕೆ ಶುರು ಮಾಡ್ತಿರ್ತೇವೆ.

ಮತ್ತೆ, ನೀವು ಯಾವ ಹಬ್ಬ ಎಲ್ಲ ಆಚರಿಸ್ತೀರಾ?

ನಮ್ದು ತುಂಬ ದೊಡ್ಡ ಹಬ್ಬ ಅಂದ್ರೆ ರಂಜಾನ್ ಹಬ್ಬ, ಅದ್ರಲ್ಲಿ ಮೂವತ್ತು ದಿವ್ಸ ಉಪವಾಸ ಇರ್ತದೆ, ಬೆಳಿಗ್ಗೆ ಬೇಗ ಎದ್ದು ನಾಲ್ಕು ಗಂಟೆಗೆ ಏಳ್ಬೇಕು, ತಿಂದು ಆಮೇಲೆ ಸಂಜೆ ಏಳು ಗಂಟೆಗೇನೇ ನಾವು ಉಪವಾಸ ಬಿಡ್ಬೇಕು. ಗಂಡಸರಿಗೆಲ್ಲ ಮಸೀದಿಯಲ್ಲಿರ್ತದೆ, ಊಟ ಎಲ್ಲ ನಮ್ಗೆಲ್ಲ ನಾವು ಮನೆಯಲ್ಲಿಯೇ ಮಾಡ್ಬೇಕು, ಆಮೇಲೆ ಹಬ್ಬ ಬರ್ಬೇಕಾದ್ರೆ ಬಟ್ಟೆ ಎಲ್ಲ ತಕೊಳ್ಳೇಬೇಕಲ್ಲ, ನಾನಂತೂ ಮೂರು ಜೋಡಿ ತಕೊಳ್ತೇನೆ ಬಟ್ಟೆ.

ಆಮೇಲೆ ಹಬ್ಬದ ದಿವ್ಸ, ಮನೆಯಲ್ಲಿ ಅಮ್ಮ ಬೇಗ ಎದ್ದು ಸೀರ್ ಕುರ್ಮಾ, ಇಡ್ಲಿ ಮತ್ತೆ ಕೋಳಿ ಸಾರ್ ಎಲ್ಲ ಮಾಡ್ತಾರೆ, ಮತ್ತೆ ಅಪ್ಪ ಮತ್ತೆ ಅಣ್ಣ ಮಸೀದಿಗೆ ಹೋಗ್ತಾರೆ ನಮಾಜಿಗೆ. ಅವ್ರು ನಮಾಜಿಂದ ಬಂದು, ಅದು ಸೀರ್ ಕುರ್ಮಾ ಕುಡೀತಾರೆ, ಆಮೇಲೆ ಮಧ್ಯಾಹ್ನ ನೆಂಟ್ರೆಲ್ಲ ಬರ್ತಾರೆ ಅವ್ರಿಗೆ ಅವಾಗ ಬಿರ್ಯಾನಿ ಅವೆಲ್ಲ ಮಾಡ್ತೇವೆ, ಮತ್ತೆ ಸಂಜೆ ಬೀಚಿಗೆ ಹೋಗುದು ಎಲ್ಲರೂ ಒಟ್ಟಿಗೆ ಸೇರಿ.

ಅದೇ ಯವ್ದೆಲ್ಲ ಹಬ್ಬ ಇದೆ?

ನಮ್ದ್ರಲ್ಲಿ ಹೀಗೆ ಮಕರ ಸಂಕ್ರಾಂತಿ, ರಾಖಿ ಹಬ್ಬ, ಹಾಗೇನೇ ಶಿವರಾತ್ರಿ ಸಮಯದಲ್ಲಿ ಉಪ್ವಾಸ ಎಲ್ಲ ಇದ್ದು, ಶಿವನ ಆರಾಧನೆ ಎಲ್ಲ ಮಾಡ್ತೇವೆ, ಹಾಗೇನೇ ನವರಾತ್ರಿ ಸಮಯದಲ್ಲಿ ದುರ್ಗೆಯ ಒಂಬತ್ತು ರೂಪಗಳನ್ನ ಪೂಜಿಸ್ತೇವೆ. ಅಂದ್ರೆ, ಪ್ರತಿ ದಿನಾನೂ ತಾಯಿಯ ಒಂದೊಂದು ರೂಪಗಳನ್ನ ಪೂಜೆ ಮಾಡ್ತಾರೆ, ಹಾಗೇನೇ ಕೃಷ್ಣ ಜನ್ಮಾಷ್ಟಮಿ ಎಲ್ಲ ಆಚರಿಸ್ತೇವೆ.

ಹೌದಾ? ನಮ್ಮದ್ರಲ್ಲಿ ಕೂಡ ಇದೆ, ಮೊಹರಂ ಇದೆ, ಈದ್ಮಿಲಾದ್‌ ಇದೆ, ಬಕ್ರಿದ್ ಇದೆ, ಆದ್ರೂ ಕೂಡ, ಎಲ್ಲಾದ್ರಲ್ಲಿಯೂ ಕೂಡ ನಮ್ಗೆ ಉಪವಾಸ ಇದ್ದೇ ಇರ್ತದೆ. ಮೊಹರಂ ಅಲ್ಲಿ ಎರಡು ಉಪವಾಸ, ಈದ್ಮಿಲಾದ್‌ ಗೆ ಎರಡು ಉಪವಾಸ, ಬಕ್ರಿದ್ ಅಲ್ಲಿ ಎರಡು ಉಪವಾಸ ಮಾಡ್ಲಿಕ್ಕೆ, ಮಾತ್ರ ರಂಜಾನ್ ಅಲ್ಲಿ ಮೂವತ್ತು ಉಪವಾಸ ಮಾಡ್ಬೇಕು, ನಿಮ್ಮದ್ರಲ್ಲಿ ಉಪವಾಸ ಮಾಡ್ಲಿಕ್ಕಿದೆಯಾ?

ಹಾ ನಮ್ದ್ರಲ್ಲಿ ಶಿವರಾತ್ರಿ ಸಮಯದಲ್ಲಿ, ಹಾಗೇನೇ ನವರಾತ್ರಿ ಸಮಯದಲ್ಲೆಲ್ಲ ಉಪ್ವಾಸ ಮಾಡ್ಲಿಕ್ಕೆ ಇರ್ತದೆ, ನನ್ಗೆ ಎಲ್ಲ ಹಬ್ಬಕ್ಕಿಂತ ದೀಪಾವಳಿ ಹಬ್ಬ ಅಂದ್ರೆ ಏನೋ ಒಂಥರಾ ಖುಷಿ ಆಗೋದು. ಅಂದ್ರೆ ಹೊಸ ಬಟ್ಟೆ ಎಲ್ಲ ಖರೀದಿ ಮಾಡುದು, ಹಾಗೇನೇ ದೀಪಾವಳಿ ಸಮಯದಲ್ಲಿ ಒಂದೊಂದು ದಿನ ಒಂದೊಂದು ರೀತಿಯ ಪೂಜೆ ಎಲ್ಲ ಮಾಡ್ತೇವೆ, ಅಂದ್ರೆ ನರಕ ಚತುರ್ದಶಿ ದಿನ ಎಣ್ಣೆ ಸ್ನಾನ ಎಲ್ಲ ಮಾಡೋ ಶಾಸ್ತ್ರ ಇರ್ತದೆ. ಹಾಗೇನೇ, ದೀಪಾವಳಿ ಅವತ್ತು ಮನೆ ಸುತ್ಲು ಎಲ್ಲ ದೀಪ ಹಚ್ಚಿ, ತುಳ್ಸಿ ಕಟ್ಟೆ ಎಲ್ಲ ಅಲಂಕಾರ ಮಾಡಿ, ತುಳ್ಸಿ ಪೂಜೆ ಮಾಡ್ತೇವೆ. ಹಾಗೇನೇ, ಗೋಪೂಜೆ ದಿನ ಗೋವಿಗೆಲ್ಲ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ, ಹಾಗೇನೇ ಗದ್ದೆ ಪೂಜೆ, ಹಾಗೇ ಅಂಗ್ಡಿ ಪೂಜೆ ಎಲ್ಲ ಇರ್ತದೆ.

ಹೌದಾ? ನಮ್ಮ ಮನೆ ಹತ್ತಿರದವರಿದ್ದಾರೆ, ಅವರೂ ಕೂಡ ದೀಪಾವಳಿ ಆಚರಿಸ್ತಾರೆ, ಅವರು ದೀಪ ಎಲ್ಲ ಇಟ್ಟು, ನಾವು ಸಂಜೆ ಅವರ ಮನೆಗೆ ಹೋಗ್ತೇವೆ ದೀಪ ಇದು ಪಟಾಕಿ ಎಲ್ಲ ಬಿಡ್ಲಿಕ್ಕೆ.

ಹ ಹೌದು, ಸರಿ ಹಾಗಿದ್ರೆ ನಂಗೆ ಕೆಲ್ಸ ಇದೆ ನಾನು ಮತ್ತೆ ಬಿಡುವಾದಾಗ ನಿಮ್ಗೆ ಕರೆ ಮಾಡ್ತೇನೆ ಆಯ್ತಾ?

ಅಹ್ ನಾನುಸ ಹುಷಾರ್ ಇದ್ದೇನೆ, ಮತ್ತೆ ಏನು ವಿಶೇಷ ಎಲ್ಲಾ?

ವಿಶೇಷ Deepavali ಅಲ್ಲ ಹೇಗಾಯ್ತು, ಹೇಗುಂಟು?

ಅಹ್ Deepavali ನಮ್ಮ ಮನೆಯಲ್ಲಿ ಗೌಜಿ ಇತ್ತು, ನಿಮ್ಮ ಮನೆಯಲ್ಲಿ?

ಅಹ್ ಹೌದಾ! ಪಟಾಕಿ ಎಲ್ಲಾ ತುಂಬಾ ಹೊಡಿತಿದ್ರಾ?

ಅಹ್ ಪಟಾಕಿ ಪಟಾಕಿದು ಅಹ್ ಹೊಡಿತೇವೆ, ನೀವು?

ಅಹ್ ನಾವು ಹೊಡಿತೇವೆ ಮತ್ತೆ ನಮ್ಮ ಮನೆಯಲ್ಲಿ ಸ್ವಲ್ಪ ಕಮ್ಮಿ ಹೊಡಿತಾರೆ ಅಂದ್ರೆ air pollution ಎಲ್ಲಾ ಆಗ್ತದಲ್ಲ ಆ ಲೆಕ್ಕದಲ್ಲಿ. ಆದ್ರೆ ಉಳ್ದ ಹೀಗೆ ನೆಂಟ್ರೆಲ್ಲ ಬಂದು ಒಳ್ಳೆ ಗೌಜಿ ಮಾಡ್ತಾರೆ.

ಹಾಗೆ ಪಟಾಕಿ ಕಡಿಮೆ ನೆಂಟ್ರೆಲ್ಲ ಬಂದು ಇದು ಆಗ್ತದಲ್ಲ ಹಾಗೆ. ಅಹ್ ಹಾಗೆ ಮತ್ತೆ ಇಲ್ಲಿ ಗೋಪೂಜೆ ಹಾಗೆಲ್ಲ ಇರ್ತದೆ ಹಾಗಿರ್ವಾಗ ಸ್ವಲ್ಪ ಆ time ಅಲ್ಲಿ ಎಲ್ಲಾ ಹೊಡಿತಾರೆ. Deepavali ಅಂತ ಹೇಳಿ ನಮ್ಗಿಲ್ಲಿ ತುಳಸಿ ಪೂಜೆಸ ಒಳ್ಳೆ ಇದು ಆಗ್ತ ಉಂಟು ಒಳ್ಳೆ ಗೌಜಿ ಮಾಡ್ತಾರೆ ಮನೆಯಲ್ಲಿ ಎಲ್ಲಾ.

ಹೌದಾ! ಮತ್ತೆ ಎಲ್ಲಾ ಎಷ್ಟ್ ದಿನ ರಜೆ Deepavali ಗೆ?

Deepavali ಗೆ ನಮಿಗೆ ಮೂರು ದಿನ ಇತ್ತು, ನಿಮಗೆ?

ನಮಿಗೆಸ ಮೂರು ದಿನ ರಜೆ ಉಂಟು. ಅಹ್ ಹೌದಾ! ಮತ್ತೆ ಮನೆಯಲ್ಲೆಲ್ಲಾ ಸೌಖ್ಯ ಅಲ್ಲ?

ಅಹ್ ನಮ್ದುಸಾ ನಮ್ದುಸಾ. ಅಹ್ ಮಧ್ಯಾಹ್ನದ ಊಟ ಆಯ್ತಾ?

ಅಹ್ ನಮ್ದು ಊಟ ಆಯ್ತು ಮಾರೇ ಅಹ್ ನಿಮ್ದ್ ಆಯ್ತಾ ಎಂಥ special . ನಮ್ದು ವಿಶೇಷ, ನಮ್ದು ಊಟ ಆಗ್ಬೇಕು ಅಷ್ಟೇ.

ಮತ್ತೆ Deepavali ಗೆ ಎಂತ ಎಲ್ಲಾ? ಎಲ್ಲಾ ತುಂಬಾ ಬಗೆಯದು ಇರ್ತದೆ. ಮತ್ತೆ ಹೀಗೆ ನೆಂಟ್ರಲ್ಲ ಬಂದ್ರೆ ಒಂದು ಗಮ್ಮತ್ತ್ ಮಾಡ್ಲಿಕ್ ಉಂಟು, non ಅಹ್ non-veg ಎಲ್ಲಾ. ಎಲ್ಲಾ cousins ಎಲ್ಲಾ ಬಂದಿದ್ರಾ? ಅಹ್ cousins ಬಂದಿದ್ರು ಮತ್ತೆ. ನಾವ್ ಹೋಗಿದ್ದೆವು ಮೂರು ದಿನ ರಜೆ ಇರ್ತದಲ್ಲ ಅದ್ರಲ್ಲಿ ನಾವುಸ ಬೇರೆ ನೆಂಟ್ರ ಮನೆಗೆಲ್ಲಾ ಹೋಗಿದ್ದೆವು.

ಹೌದಾ! ಗಮ್ಮತ್ತ್ ಹಾಗಾದ್ರೆ. ಹಾಗೆ ಆ ಲೆಕ್ಕದಲ್ಲಿ ಗಮ್ಮತ್ತ್ ಇತ್ತು.

ನಮ್ದು ಎಂತ ಇಲ್ಲ ಮಾರೇ ಇದೆ. ಅದೇ Deepavali ದಿವಸ ಇರ್ತದಲ್ಲ ಅದೇ.

ಅಹ್ Deepavali ಗೌಜಿಯಲ್ಲಿ busy ಇದ್ರಾ?

ಅದೇ full busy call ಮಾಡ್ಲಿಕ್ಕೆ ಆಗ್ಲಿಲ್ಲ ಅದೇ ಇವತ್ತು call ಮಾಡಿದ್ದು. ನನಿಗೆಸ ನಿಮ್ಮನ್ನು ಕರೀಲಿಕ್ಕೆ ಆಗ್ಲಿಲ್ಲ ಅಹ್ ಅದೇ next year ನೋಡ್ವಾ.

Okay okay ಮತ್ತೆ?

ಅಹ್ ಹೌದು ಮತ್ತೆ .

Deepavali ಗೆ dress ಎಲ್ಲಾ ತೆಗೆಯುವ ಕ್ರಮ ಉಂಟಾ ನಿಮಗೆ? Deepavali ಗೆ dress ತೆಗಿತೇವೆ ನಾವು ಹೌದು.

ಅಹ್ ಹೌದಾ?

ಅಹ್ ಹೌದಾ ಅಲ್ಲಿ ಗೋಪೂಜೆಯಲ್ಲ ಮಾಡ್ತೀರಾ? ಅಹ್ ಎಲ್ಲಾ ಇದೆ ಗೋಪೂಜೆ ನರಕ ಚತುರ್ಥಿ ಗಮ್ಮತ್ತ್ ಮಾಡ್ತೇವೆ. ಹೌದಾ ಎಣ್ಣೆ ಸ್ನಾನ ಎಲ್ಲಾ. ಹಾ ಎಣ್ಣೆ ಸ್ನಾನ ಎಲ್ಲ ಇರ್ತದಲ್ಲ ಬೆಳಿಗ್ಗೆ ಅದೆಲ್ಲ.

ಅಹ್ ಹೌದಾ ಹೌದಾ. ಹಾಗೆ ನಾನು call ಮಾಡಿದ್ದು ನಿಮಗೆ ಹೇಗೆ ಆಗಿದೆ ನಿಮ್ಮ Deepavali ಅಂತ ಕೇಳ್ಲಿಕ್ಕೆ? ಹೌದಾ ಅದೇ busy ಇತ್ತಲ್ಲ ಹಾಗಾಗಿ full ಅದ್ರದ್ದೇ ಇದ್ರಲ್ಲಿ ಹಾಗೆ. ಅಹ್ ಹೌದಾ ಹೌದಾ, ಹಾ ಎಲ್ಲ ಗಮ್ಮತ್ತ್ ಮಾಡಿದೇವೆ petrol ಗೆಲ್ಲ ತುಂಬಾ ಆಗಿದೆ ಹೋದ ಲೆಕ್ಕದಲ್ಲಿ. full ತಿರುಗಿ petrol ಗೆ ಖಾಲಿಯಾಯ್ತು ಅನ್ಸುತ್ತೆ. ಖಾಲಿಯಾಗಿದೆ cousins ಎಲ್ಲಾ ಬಂದಿದ್ರಲ್ಲ, ಹಾಗೆ ಹೀಗೆ beach ಅಂತ ಎಲ್ಲಾ ಹೋಗಿದ್ದೆವು. ಒಂದು ಸ್ವಲ್ಪ. ಅವ್ರಿಗೆಸ ರಜೆ ಇರ್ತದಲ್ಲ ಹಾಗಾಗಿ meet ಮಾಡ್ಬೋದು ಅವ್ರು. ಹೌದು ಹೌದು ಹೌದು ಎಂತಾದ್ರು ನೆಂಟ್ರು ಎಂತಾದ್ರು ತಂದ್ರಾ ನಿಮಗೆ gift ಮಿನಿ . ನೆಂಟ್ರು ಎಂಥ ತರ್ಲಿಲ್ಲ ಆದೆ ಸುತ್ತಾಡುದು ಮತ್ತೆ.

ಇಲ್ಲಿ ಹೇಗೆ ಪಟಾಕಿ Deepavali time ಅಲ್ಲಿ ಕಮ್ಮಿ ಉಂಟಾ Udupi ಯಲ್ಲಿ?

ಇಲ್ಲ ಅದು ಇದು ಹಾಕ್ತಾರಲ್ಲ ಅಂದ್ರೆ shop ಎಲ್ಲಾ ನೂರು meter ಈಗೆ ಒಂದು shop ಹಾಕಿರ್ತಾರೆ ಅಲ್ಲ. ಆ ನಮ್ಮ ಈಚೆಯೆಲ್ಲಾ discount sale ಅಂತ ಹೇಳಿ Tamil Nadu ಆಚೆಯಿಂದ ಎಲ್ಲಾ ತರಿಸ್ತಾರೆ ಕಮ್ಮಿಗೆ ಸ್ವಲ್ಪ ಮಾರ್ತಾರೆ. ಅಲ್ಲಿಸಾ ಆಚೆಯಿಂದ ಇದು ಮಾಡ್ತಾರಾ?

ಅಹ್ ಹೌದು ಹೌದು ಆದರ್ಶ್ ನವ್ರೆ ಇನ್ನೊಮ್ಮೆ ನಿಮ್ಗೆ ಸಿಗ್ವಾಗ ಮಾತಾಡ್ತೇನೆ.

Okay ಇನ್ನೊಮ್ಮೆ call ಮಾಡ್ತೇನೆ ಎಲ್ಲಾ ಇದು ಆದ್ಮೇಲೆ ಸರಿ okay . ಆಯ್ತಾಯ್ತು ಬರು ವರ್ಷ ಬನ್ನಿ.

ಹಾ ಚೆನ್ನಾಗಿದೇನ್ರಿ ನೀವ್ ಹೇಗಿದ್ದೀರಿ?

ದೀಪಾವಳಿ ಹಬ್ಬಾ ಇಲ್ಲಿ ಜೋರಾಗಿ ಮಾಡ್ತಾರ್ರಿ ನಮ್ಮ ಮನ್ಯಾಗು ನಿಮ್~ ನಿಮ್ಮಲ್ಲಿ ಹೇಗೆ ಮಾಡ್ತಾರ್ರಿ ದೀಪಾವಳಿ ಹಬ್ಬಾ?